City ಯಲ್ಲೆಲ್ಲಾ ಇದ್ರೇ organic shop ಅಲ್ಲಿ ಅದಕ್ಕೆಲ್ಲ depend ಆಗಿರ್ಬೇಕು.

ಹೌದು ಹೌದು. ಹಳ್ಳಿಯಲ್ಲಿದ್ರೆ ಅದೊಂದು ಪ್ರಯೋಜನ ಯಾಕಂದ್ರೆ ನಮ್ಗೆ ಗೊತ್ತಿರ್ತದೆ ಬೆಳಿಯುದ್ ಅದೂ ಹೇಗೆ ಹೇಗೆ ಬೆಳಿತರಂತ ನಮ್ಗೆ ಗೊತ್ತಿರ್ತದೆ ಅದೊಂದ್ advantage. ಹೌದೌದು ಮತ್ತೆ ನಾವೂ ದನ ಎಲ್ಲಾ ಸಾಕ್ತೇವೆ so ಹಾಗಾಗಿ ಅದ್ರ ಸಗಣಿಯೆಲ್ಲಾ use ಮಾಡುದ್ ನಾವ್ ಅದಕ್ಕೆ.

ಹಾಗೇ ಬೇರೆ ಎಂತ use ಮಾಡುದಿಲ್ಲ. ಹ best.

ಹೌದು ಮತ್ತೆ ಈಗಿನ ಮಕ್ಕ್ಳೆಲ್ಲಾ ಅದು ತರ್ಕಾರಿ ಎಲ್ಲಾ ತಿನ್ನುದು ಬಾರಿ ಕಡಿಮೆ ಅಲ ತರ್ಕಾರಿ ಸೊಪ್ಪೆಲ್ಲಾ. ಹೌದು ಅವ್ರಿಗೆ ಎಂತ ಇದ್ರೆಸ packet ಲ್ಲಿ ಬಂದದ್ದೇ ಆಗ್ಬೇಕು Kurkure, Lays ಅದೆಲ್ಲಾ ಜಾಸ್ತಿ Maggi ಎಲ್ಲಾ ಜಾಸ್ತಿ ತಿಂತಾರೆ. Food ನದ್ದು food ನ ಬಗ್ಗೆ ಅಷ್ಟು care ತಗೋಳೋದಿಲ್ಲ ಅವ್ರು. ಹೌದು ಅದೆಲ್ಲಾ ಬಾಯಿಗೆ ಒಳ್ಳೆದಾಗ್ತಾದೆ but ನಾವ್ ಆರೋಗ್ಯಕ್ಕೆ ಅದು ಒಳ್ಳೇದಲ್ಲ. ಹೌದು health ಗೆ ತುಂಬಾ ಕ ಅದು ಅಂದ್ರೆ ಅದು ಒಳ್ಳೇದಲ್ಲ immunity ಎಲ್ಲಾ ಇರುದಿಲ್ಲ ಮಕ್ಕ್ಳಿಗೆಲ್ಲಾ ಈಗ ನೋಡಿ ಈ ಶೀತ ಶೀತ ಕೆಮ್ಮೆಲ್ಲಾ ಬರ್ತನೆ. ಹೌದು ಅದುಸ ಕೊರೋನ ಬಂದ್ಮೇಲಂತೂ ಜಾಸ್ತಿ ಆಗಿದೆ ಈಗ. ಈಗ ಸ್ವಲ್ಪ awareness ಇದೆ ತರ್ಕಾರಿ ಹಣ್ಣೆಲ್ಲ ತಕೊಂಡ್ ಹೋಗ್ತಾರೆ ಮೊದ್ಲಾನಿಕ್ಕಿಂತ ಸ್ವಲ್ಪ್ ಸ್ವಲ್ಪ better ಈಗ. ಹೌದು ಅದ್ರೇಸ ಹಣ್ಣುಗಳನ್ನು ಹೇಗೆ ಬೆಳೆಸ್ತಾರೆಂತ ನಮ್ಗೆ ಗೊತ್ತಿರುದಿಲ್ಲಲ್ಲ.

ಯಾವತರ ಅದಕ್ಕೆ.

ಆ ಹೋಗ್ತಾ ಇದ್ದೇನೆ on the way .

ಆ next, next time ಸಿಗ್ವ.

ನಾವು ಆರಾಮಾಗಿದ್ದೀವಿ ನೋಡಿ college ಗ ಬಂದಿದ್ದೀವಿ.

ಹಾ movie ಗ್ ಹೋಗಿದ್ರ?

ನಾವು ಹೋಗಿಲ್ಲ ನೋಡಿ Sudigali గాలోడు movie ಗ್ ಹೋಗಬೇಕು ಅನಕೊಂಡಿದ್ವಿ.

ಅದ್ but ಆ movie ಬಾಳ ಇಷ್ಟ but ಹೋಗಿಲ್ಲ ನಾನು ಹಾ ಹೋಗ್ಬೇಕು but theatre ಆಗ್ ಇದ್ದಾವೋ ಇಲ್ವೋ ಗೊತ್ತಿಲ್ವಲ್ಲ?

ಹ್ಮ್, ನೀವ್ ಹೋಗಿದ್ರ? ಹಾ ನಾವ್ ಈಗ recent ಆಗಿ ಅಂದ್ರೆ ಕಾಂತಾರ ಬಿಡುಗಡೆ ಆದಾಗ ಹೋಗಿದ್ವಿ. ಹೌದಾ ಕಾಂತರಾಗ ಹೋಗಿದ್ರ?

ಹೌದಾ but ನಾವು ನೋಡಿದ್ದೀವಿ but ಮನ್ಯಾಗ ನೋಡಿದ್ದೀವಿ.

Release ಆದ date ಅಲ್ಲೇ ಹೋಗಿ ನೋಡಿದ್ವಿ. ಹೌದಾ ನಾವು phone ಗ connect ಮಾಡಿ ಮೂ~ TV ಒಳ್ಗಡೆ ನೋಡಿದ್ವಿ.

ಚನ್ನಾಗಿದೆ ನಾವು గాలోడు movie ಗೆ ಒಂದೇ ಹೋಗ್ಬೇಕು ನೋಡಿ .

ಹೌದು ನಿಮ್ favourite hero ? ನನ್ favourite hero ಪುನೀತ್ ರಾಜಕುಮಾರ್. ಹೊ ಹೌದ ಪುನೀತ್ ರಾಜಕುಮಾರಾ?

Movie ಚೆನ್ನಾಗಿದೆನ ನಮ್ hero ಬಂದು ನಾವ್ Andhra side ಅಲ್ಲ but NTR ಯೇ ನಾವೆಲ್ಲರೂ.

ಹೌದು movie ಹೆಂಗಿದೆ . Movie ಚೆನ್ನಾಗಿದೆ, ಇನ್ನೊಂದ್ಸರಿ ನೋಡ್ರಿ ಗೊತ್ತಾಗುತ್ತೆ ಏನಂತ. ಗೊತ್ತಾಗುತ್ತೆ but ನೋಡಬೇಕಲ್ಲ ನಾವು ಇಲ್ಲಿ college ಅಲ್ಲಿ ಇರ್ತೀವಿ ಅವ್ರು ಮನೆಲ್ ಇರಲ್ಲ.

ಹ್ಮ್, Saturday Sunday ಹೋಗಿ. ಹಾ ಹೋಗ್ತಿವಿ next ಏ next planning ಏನು ಯಾವ್ movie ಗ್ ಹೋಗ್ಬೇಕು ಅನ್ಕೊಂಡಿದ್ದಿ. ಹೊಗಬೇಕ್ madam D boss ದರ್ಶನ್ ಅವರ್ದು ಇದೆಯಲ್ಲ.

ಹ ಹೌದು, ಆ movie ಗ್ ಹೋಗ್ಬೇಕು ಅನ್ಕೊಂಡಿರಾ?

ಹ್ಮ್, ಯಾರು ಎಲ್ಲ family ನ ಇಲ್ಲಂತಂದ್ರೆ friends ಗ್ ಜೊತೆಗ್ ಹೋಗ್ತಿರಾ .

ಇಲ್ಲ friend ಜೊತೆನು ಹೋಗ್ತಾ ಇದ್ವಿ ಈ ಸರಿ ಮನೆವರ್ family ಜೊತೇಗ ಹೋಗ್ಬೇಕು ಅನ್ಕೊಂಡಿದಿವಿ. ಹೌದಾ ನಾವ್ ನಾವ್ ನಾವೆಲ್ಲರ್ಸ friends ಜೊತೇಗ್ ಹೋಗ್ತಿವ್ ನೋಡಪ್ಪ family ಜೊತೇಗ್ ಹೋಗಲ್ಲ . ಇಲ್ಲ ಇಲ್ಲ ಹೋಗ್ತಿವ್ ನಾವೇನ್ ಹಂಗೇನಿಲ್ಲ. ಹ್ಮ್ ಹ್ಮ್ ಹ್ಮ್ ಇನ್ನೆನ್ರಿ ಹೇಳ್ಬೇಕು.

ನಮ್ದೇನ್ ಇಲ್ಲ ನೋಡಿ movie ಗ್ ಹೋಗ್ಬೇಕ್ ಅನ್ಕೊಂಡಿದಿವಿ. ಹೋಗ್ಬನ್ನಿ ಆದಷ್ಟು ಬೇಗಾ Sunday ಬಂತ್ Sunday ಬಂತಲ್ಲ ಇನ್ನೆನು . ಹೌದು Sunday ಹೌದು ಭಾನುವಾರ ಬಂತು ಹೋಗ್ಬೇಕು ಅನ್ಕೊಂಡಿದ್ದೀವಿ ಭಾನುವಾರ. ಹ್ಮ್ ಭಾನುವಾರ ರಜೆ ಅಲ್ಲ ಹೋಗ್ಬನ್ನಿ. ಹ್ಮ್ ಹೋಗ್ಬರ್ತೀವಿ but theater ನಾಗ್ ಯಾವ್ movie ದು ಗೊತ್ತಿಲ್ಲ ಅಲ್ಲ ಕಾಂತಾರ ಇನ್ನ ಇನ್ನ ಇದೆನ theatre ರಲ್ಲಿ? ಏನೋ ಗೊತ್ತಿಲ್ಲ ಈಗ ಬೇರೆ ಬೇರೆ release ಆಗಿದವಲ್ಲ ಹಾ ಶಿವಕುಮಾರ್ ದು ವೇದ ಯಾ~ ಯಾವ್ ಯಾವ್ release ಆಗಿದಾವೆ ಇರಲ್ಲ ಅನ್ಕೊಂತೀನಿ mostly . ಹೌದಾ ಸರಿ ತಗೋರಿ ನಾವು ಕೂಡ ಇವರ್ದೆ ನೋಡ್ತೀವಿ ನೀವ್ ಯಾರ್ದೋ movie ನೋಡ್ತೀವಿ ಅಂದ್ರಲ್ಲ ಕನಕನಾ?

ಹ್ಮ್ ದರ್ಶನ್ ನಾವು ಅದೇ ಅದಿಕ್ಕೆ ಹೋಗೋಣ ಅಂತ ಹೆಂಗಿದೆ ಆ ಸಿನಿಮಾ ನೋಡೋಣ ಅಂತೆ. January ಇಪ್ಪತ್ತಾರು ರಜೆ ಇರುತ್ತಲ್ಲ.

ಹಾ ಹೋಗ್ಬರ್ತೀವಿ ಹೋಗೋಣ್ ತಗೋ ನಮ್ಮ್ದಿಕ್ ಬರ್ಬೊದ ನೀವ್ ಕೂಡ? ಹ ಆಯ್ತು ಹಾ ಹೋಗೋಣ್ ತಗೋಳ್ರಿ. ಹಾ ಇಲ್ಲಿಗೆ ಬರ್ರೀ.

ನಾವು college ಅಲ್ಲಿ ಇದೀವಿ but ನೀವು movie ನೀವು movie ಗ್ ಬರ್ತೀವಿ ಅಂತ confirm ಆದ್ರೆ ಇಲ್ಲಿಗ್ ಬಂದು call ಮಾಡಿ.

ಎಲ್ಲಾರ್ ಹೋಗೋಣ ಅಂತೆ friends ಜೊತೆಗೆ.

ಹ್ಮ್, ಇಲ್ಲ ನಿಮ್ parents ಬರ್ತಾರ ಅಂತ ಅಂತಂದ್ರೆ ನಿಮ್ parents ಕೂಡ ಕರ್ಕಬರ್ರಿ ನಾವೇ ನಿಮ್ಮ ಜೊತೆಗ್ ಬರ್ತೀವಿ. ಆಯ್ತು ಹಾ ಆಯ್ತು . ಯದಿಕಂತಂದ್ರೆ ಸ್ವಲ್ಪ ನಾವು ಕೂಡ movie ಗ ಹೋಗಬೇಕಂದ್ರೆ ಬಾಳ interest ಅಲ್ಲ ನಮ್ಮ family ಅಂತು ಬರಲ್ಲ.

ಹಾ ನಮ್ family ಎಲ್ಲಿಗೂ ಬರಲ್ಲ. ಏ ಹಂಗೇನಿಲ್ಲ ನಮ್ಮ್ ಮನೇಲಿ ಬರ್ತಾರೆ.

ಹೌದ ಅವರ ವೈಯಕ್ತಿಕ ಅದು ಅವರಿಗೆ ಇಷ್ಟ ಇದ್ರೆ ಬರ್ತಾರೆ ಬೇಡ ಅಂದ್ರೆ ಮನೇಲ್ ಇರ್ತಾರೆ ಅಷ್ಟೆ. ಹಾ but ನನಗ್ ದುಡ್ಡು ಕಲ್~ ದುಡ್ಡು ಕಳ್ಸ್ತಾರಲ್ಲ ನೀನೆ ಹೋಗು ಯಾವ್ movie ಗ್ ಬೇಕಂತಂದ್ರೆ ಆ movie ಗ್ ಹೋಗು ಅಂತ ಬರೇ ನನ್ ಒಬ್ಬನ್ನೇ ಕಳ್ಸ್ತಾರಲ್ಲ . ಬೇಜಾರ್ ಆಗ್ಬೇಡ್ರಿ ಬನ್ನಿ ನಾವು ನಮ್ಮ್ ಮನೆದು~ ಮನೆವರ್ ಜೊತೆಗೆ ಹೋಗೋಣರೀ. ಹಾ ಬರ್ತೀವಿ ಈಗ ಹೇಳಿದಿರಲ್ಲ ನಿಮ್ಮ್ ಜೊತೆಗೆ ಬರ್ತೀವಿ ತಗೋ ಸರಿ ಬಂದ್ಮೇಲೆ call ಮಾಡ್ತೀರಾ ಇಲ್ಲಿಗ್ ಬಂದ್ಮೇಲ್ call ಮಾಡಿ ಬರೋಣಂತೆ. Okay okay ಖಂಡಿತ ಮಾಡ್ತೀನಿ. ಹ ಸರಿ ಇಡ್ಬೋದ?

Hai ಸರಿತಾ ಅವರೇ ಹೇಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ? ಓ ನಾನು super ಮತ್ತೆ ಸುದ್ದಿಇಲ್ಲ? ಹೌದು ಏನು ತುಂಬಾ ದಿನದಿಂದ call ಮಾಡ್ತಾ ಇದ್ದೀರಾ ಏನ್ ವಿಷಯ? ಹಾ ನೀವು ಸಿಗ್ತಾನೆ ಇಲ್ಲ ಅಲ್ಲಾ call ಗೆ ಹಾಗೆ ಏನಾದ್ರೊಂದು ಮಾತಾಡುವ ಅಂತ ಅನ್ನಿಸ್ತು ಹಾಗೆ call ಮಾಡಿದೆ . ಹೌದಾ ಮನೆಯಲ್ಲೆಲ್ಲ ಆರಾಮನಾ? ಹಾ ನಮ್ಮನೇಲಿ ಆರಾಮ ನಿಮ್ಮನೇಲಿ ಹೇಗಿದ್ದಾರೆ ಎಲ್ಲ? ಹಾ ನಮ್ಮನೇಲಿ ಎಲ್ಲ ಆರಾಮಾಗಿದ್ದಾರೆ. ಹಾ ಹಾ ತುಂಬಾ function ಎಲ್ಲ ಇತ್ತು ಅಂತ ಅನ್ನಿಸ್ತದೆ ತುಂಬಾ photo ಎಲ್ಲ ನೋಡಿದೆ ಮೊನ್ನೆ ಹಾಗೆ status ಎಲ್ಲ ನೋಡಿದೆ . ಹೌದು ಹೌದು ಈಗ function ಎಲ್ಲ ತುಂಬಾ ಅಲ್ಲಾ ಅಲ್ಲಿಗೆ ಇಲ್ಲಿಗೆ ಎಲ್ಲ ಓಡಾಡುದೆ ಆಗ್ತದೆ. ಹಾ ಹಾ ಹಾಗೆ .

function ಗೆ ಹೋಗದಿದ್ರೆ ಮತ್ತೆ ನಮ್ಮ function ಗೆ ಬರ್ಬೇಕಲ್ಲ. ಹಾ ಹೌದು ಅದು ಸ ಹೌದು ಹಾ ಹಾ. ಹಾಗೆ ಒಮ್ಮೊಮ್ಮೆ ಮಾತಾಡುವ ಅಂತ ಹಾಗೆ call ಮಾಡ್ತಾ ಇದ್ದೆ ಹಾಗೆ ನೀವು ಸಿಗ್ತಾನೇ ಇರ್ಲಿಲ್ಲ ಹಾಗೆ ಇವತ್ತು ಪುನಃ try ಮಾಡಿದ್ದು. ಆಯ್ತು ಏನು ವಿಶೇಷ? ಆ ವಿಶೇಷ ಇದೆ ಆ ಇದೇ ತಿಂಗಳ end ಅಲ್ಲಿ ಆ February ಇಪ್ಪತ್ತೆಂಟಕ್ಕೆ ನನ್ನ ಮದುವೆ ಇದೆ. ಹೌದಾ. ಹ್ಮ್ ಹಾಗಾದ್ರೆ ಒಂದು ಗಮ್ಮತ್ ಉಂಟು ನಮಗೆಲ್ಲ. ಹ್ಮ್ ಹಾಗೆ ಕರೆಯುವಾ ಅಂತ call ಮಾಡ್ತಿದ್ದೆ ನೀವು phone ತೆಗಿತಾ ಇರ್ಲಿಲ್ಲ.

ನೀವು invitation ಕಳಿಸ್ತೇನೆ incase ಆಗಿಲ್ಲಾಂದ್ರೆ ನಾನು ಮೊದಲೇ ಈಗ್ಲೇ ಹೇಳ್ತಾ ಇದ್ದೇನೆ ಕುಟುಂಬಸಮೇತರಾಗಿ ಬಂದು ಹರಸಿ ಹಾರೈಸಬೇಕು. ಹೌದಾ ಆಯ್ತು ಬರುವ ಬರುವ ಮತ್ತೆ ಎಲ್ಲ ಆಯ್ತಾ ತಯಾರಿ ಎಲ್ಲ ಆಯ್ತಾ ಮದುವೆಯದ್ದು? ತಯಾರಿ ಎಲ್ಲ ಆಗ್ತಾ ಉಂಟು engagement ಇನ್ನು ಆಗ್ಬೇಕಷ್ಟೆ ನಾಡಿದ್ದು ಒಂದ್ ಹದಿನೈದಕ್ಕೆ engagement ಇದೆ so ಅದಿಕ್ಕೆಲ್ಲ plannings ಎಲ್ಲ ಮನೆಯವರು ಕುಟುಂಬಸ್ಥರೆಲ್ಲ ಶುರು ಮಾಡಿದ್ದಾರೆ ಎಲ್ಲ ಕೆಲಸ ಎಲ್ಲ. ಹಾ ಹೌದಾ ಸೀರೆ ಎಲ್ಲ ತೆಗದು ಆಭರಣ ಎಲ್ಲ ಆಯ್ತಾ ಎಲ್ಲ? ತುಂಬಾ ಕೆಲ್ಸ ಉಂಟು ಈಗ ರಜೆ ತಗೊಂಡಿದ್ದೇನೆ ಈಗ ಒಂದು ತಿಂಗಳ ಮಟ್ಟಿಗೆ ಹಾಗೆ. ಹ್ಮ್ ಮದುವೆ ಅಂದ್ರೆ ಹಾಗೇನೇ ಅಲ್ಲ ಎಲ್ರಿಗೂ ತುಂಬಾ ಇದು ಆಚೆ ಈಚೆ ಓಡಾಡ್ಲಿಕ್ಕೂ ಪುರ್ಸೊತ್ತು ಕೂಡ ಸಿಗುದಿಲ್ಲ ಎಲ್ಲ ಕಡೆ ಹೋಗ್ಬೇಕು ಎಲ್ಲರನ್ನು ಕರಿಬೇಕು. ಅದೇ ಅದೇ ಈಗ ಎಲ್ಲ ಕಡೆ ಕರೀಲಿಕ್ಕೆ ಹೋಗ್ಲಿಕ್ಕಾಗ್ತದ ಇಲ್ವಾ ಗೊತ್ತಿಲ್ಲ ಅದಕ್ಕೆ call ಅಲ್ಲಿ ಈಗ ಮೊದ್ಲು ಹೇಳಿ ಕರಿತಾ ಇದ್ದೀನಿ. ಈಗ phone ಅಲ್ಲಿ ಹೇಳಿದ್ರೆ ಸಾಕಾಗ್ತದೆ ನಮಗೆ ಮನೆ ಮನೆಗೆ ಅಂತ ಹೋಗ್ಲಿಕ್ಕೆ ಏನು ಹೋಗ್ಬೇಕಂತಲೇ ಏನಿಲ್ಲ ಒಂದು call ಮಾಡಿದ್ರೆ ಬರ್ತಾರೆ ಮತ್ತೆ ಎಲ್ಲರು ಎಲ್ಲರ ಕೈಯಲ್ಲಿ mobile ಇರ್ತದಲ್ಲ. ಹೌದು ಮತ್ತೆ ಇತ್ತೀಚಿಗೆ ಮದುವೆ ಕೂಡ function ಗಳು ಸಿಕ್ಕಾಪಟ್ಟೆ ಜಾಸ್ತಿ ಎಲ್ರೂ ಎಲ್ಲಿ ಹೋಗೋದು ಎಲ್ಲಿ ಬರೋದು ಅಂತ ಗೊತ್ತಾಗುದಿಲ್ಲ.